ಜಾವಾ ದಲ್ಲಿ ನ್ಯುಮೆರಿಕಲ್ ಡಾಟಾಟೈಪ್ ನ ಬಗ್ಗೆ ಇರುವ ಈ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಜಾವಾ ದಲ್ಲಿ ಲಭ್ಯವಿರುವ ವಿವಿಧ ನ್ಯೂಮೆರಿಕಲ್ ಡಾಟಾಟೈಪ್ ಗಳ ಬಗ್ಗೆ ಹಾಗೂ ಅವುಗಳನ್ನು ನ್ಯೂಮೆರಿಕ್ ಡಾಟಾ ವನ್ನು ಸಂಗ್ರಹಿಸಲು ಹೇಗೆ ಉಪಯೋಗಿಸುವುದೆಂದು ಕಲಿಯಲಿದ್ದೇವೆ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಉಬುಂಟು 1110 ಜೆಡಿಕೆ 16 ಮತ್ತು ಎಕ್ಲಿಪ್ಸ್ 370 ಅನ್ನು ಉಪಯೋಗಿಸುತ್ತಿದ್ದೇವೆ
ಈ ಟ್ಯುಟೋರಿಯಲ್ ಅನ್ನು ಅನುಸರಿಸಲು ನೀವು ಎಕ್ಲಿಪ್ಸ್ ನಲ್ಲಿ ಪ್ರೊಗ್ರಾಮ್ ಅನ್ನು ಬರೆಯುವುದು ಮತ್ತು ಅದನ್ನು ರನ್ ಮಾಡುವುದು ಹೇಗೆ ಎಂಬುದನ್ನು ತಿಳಿದಿರಬೇಕು
ಇಲ್ಲವಾದಲ್ಲಿ ಇದಕ್ಕೆ ಸಂಬಂಧಿಸಿದ ಟ್ಯುಟೋರಿಯಲ್ ಗಾಗಿ ಕೆಳಗೆ ತೋರಿಸಿರುವ ನಮ್ಮ ವೆಬ್ಸೈಟ್ ಗೆ ಭೇಟಿ ಕೊಡಿ
ಇಂಟಿಜೆರ್ ಅನ್ನು ಸಂಗ್ರಹಿಸಲು ಇರುವ ಡಾಟಾ ಟೈಪ್ ಅನ್ನು ಇಂಟ್ ಎನ್ನುತ್ತೇವೆ
ಡೆಸಿಮಲ್ ಅನ್ನು ಸಂಗ್ರಹಿಸಲು ಇರುವ ಡಾಟಾ ಟೈಪ್ ಅನ್ನು ಫ್ಲೋಟ್ ಎನ್ನುತ್ತೇವೆ
ಮೊದಲಿಗೆ ನಾನು ಇಂಟಿಜೆರ್ ಅನ್ನು ವಿವರಿಸುತ್ತೇನೆ ಮತ್ತು ಉಪಯೋಗಿಸುತ್ತೇನೆ
ಇಲ್ಲಿ ನಾವು ಹೆರೆ ವೆ ಹೇವ್ ಥೆ ಎಕ್ಲಿಪ್ಸ್ ಇದೆ ಆಂಡ್ ಥೆ ಸ್ಕೆಲೆಟನ್ ರಿಕ್ವೈರ್ಡ್ ಫೋರ್ ಥೆ ರೆಸ್ಟ್ ಒಎಫ್ ಥೆ ಕೋಡ್
ನಾವು ನ್ಯೂಮೆರಿಕಲ್ದಾಟ ಎಂಬ ಕ್ಲಾಸ್ ಅನ್ನು ರಚಿಸಿದ್ದೇವೆ ಮತ್ತು ಇದಕ್ಕೆ ಮೇನ್ ಮೆಥೆಡ್ ಅನ್ನು ಸೇರಿಸಿದ್ದೇವೆ
ಈಗ ಸಂಖ್ಯೆಯನ್ನು ಹೇಗೆ ಸಂಗ್ರಹಿಸಿವುದೆಂದು ನೋಡೋಣ
ಇಂಟ್ ಡಿಸ್ಟನ್ಸ್ ಇಕ್ವಾಲ್ ಟಿಒ 28 ಈ ಸ್ಟೇಟ್ಮೆಂಟ್ ಎಂಬುದು ಇಂಟಿಜೆರ್ ವ್ಯಾಲ್ಯೂ ಅನ್ನು ಡಿಸ್ಟನ್ಸ್ ನ ಹೆಸರಿನಲ್ಲಿ ಸಂಗ್ರಹಿಸುತ್ತದೆ
ಡಿಸ್ಟನ್ಸ್ ಎಂಬ ಹೆಸರನ್ನು ಇಂಟಿಜೆರ್ ವೇರಿಯೇಬಲ್ ಎಂದು ಕರೆಯುತ್ತಾರೆ
ಈಗ ನಾವು ಡಿಸ್ಟೆನ್ಸ್ ಎಂಬ ವೇರಿಯೇಬಲ್ ಅನ್ನು ಅದರಲ್ಲಿನ ವ್ಯಾಲ್ಯೂವನ್ನು ಪ್ರಿಂಟ್ ಮಾಡಲು ಬಳಸಬಹುದು
ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಲ್ನ
ಪೆರಂಥಿಸಿಸ್ ನಲ್ಲಿ ಡಿಸ್ಟನ್ಸ್
ಈ ಸ್ಟೇಟ್ಮೆಂಟ್ ಡಿಸ್ಟೆಂಟ್ ವೇರಿಯೇಬಲ್ ನ ವ್ಯಾಲ್ಯೂವನ್ನು ಪ್ರಿಂಟ್ ಮಾಡುತ್ತದೆ
ಫೈಲ್ ಅನ್ನು ಸೇವ್ ಮಾಡಿ ಹಾಗೂ ರನ್ ಮಾಡಿ
28 ಎಂಬ ವ್ಯಾಲ್ಯೂ ಡಿಸ್ಟೆನ್ಸ್ ಎಂಬಲ್ಲಿ ಸಂಗ್ರಹವಾಗಿ ಪ್ರಿಂಟ್ ಆಗಿದೆ ಎಂದು ನಾವು ನೋಡಬಹುದು
ಈಗ ನಾವು ವೇರಿಯೇಬಲ್ ನಲ್ಲಿ ಸಂಗ್ರಹವಾದ ವ್ಯಾಲ್ಯೂವನ್ನು ಬದಲಿಸೋಣ
28 ರಿಂದ 24 ಕ್ಕೆ ಬದಲಿಸೋಣ
ಸೇವ್ ಮಾಡಿ ರನ್ ಮಾಡಿ
ನೋಡಿ ಇದಕ್ಕನುಗುಣವಾಗಿ ಔಟ್ಪುಟ್ ಕೂಡಾ ಬದಲಾಗಿದೆ
ಇಂಟ್ ಎಂಬುದು ನೆಗೆಟೀವ್ ವ್ಯಾಲ್ಯೂಗಳನ್ನು ಕೂಡಾ ಸಂಗ್ರಹಿಸುತ್ತದೆ
24 ಅನ್ನು ಮೈನಸ್ 25 ಗೆ ಬದಲಿಸಿ
ಸೇವ್ ಮಾಡಿ ರನ್ ಮಾಡಿ
ನೋಡಿ ನೆಗೆಟೀವ್ ವ್ಯಾಲ್ಯೂವನ್ನು ಕೂಡಾ ಇಂಟ್ ಎಂಬ ವೇರಿಯೇಬಲ್ ಸಂಗ್ರಹಿಸುತ್ತದೆ
ಇಂಟ್ ಎಂಬ ಡಾಟಾ ಟೈಪ್ ಹೆಚ್ಚಿನ ಪ್ರೊಗ್ರಾಮಿಂಗ್ ನ ಅವಶ್ಯಕತೆಗಳನ್ನು ಪೂರೈಸುತ್ತದೆ
ಆದರೆ ಇದು ಒಂದು ಮಿತಿಯವರೆಗೆ ಮಾತ್ರ ವ್ಯಾಲ್ಯೂವನ್ನು ಸಂಗ್ರಹಿಸುತ್ತದೆ
ನಾವೀಗ ಒಂದು ದೊಡ್ಡ ಮೊತ್ತದ ವ್ಯಾಲ್ಯೂವನ್ನು ಸಂಗ್ರಹಿಸಲು ಪ್ರಯತ್ನಿಸೋಣ

ನೋಡಿ ಸಂಖ್ಯೆಯ ಕೆಳಗೆ ಕೆಂಪು ಬಣ್ಣದ ಲೈನ್ ಕಾಣುತ್ತದೆ ಇದು ಎರರ್ ಅನ್ನು ಸೂಚಿಸುತ್ತದೆ
ಆ ಎರರ್ ಸಂಖ್ಯೆಯು ಇಂಟ್ ಯ ವೇರಿಯೇಬಲ್ ನ ಮಿತಿಯನ್ನು ದಾಟಿದೆ ಎಂದು ಹೇಳುತ್ತದೆ
ಇಂಟ್ ಎಂಬುದು ಕೇವಲ 32 ಬಿಟ್ಸ್ ಮೆಮೊರಿ ಯನ್ನು ತೆಗೆದುಕೊಳ್ಳುತ್ತದೆ ಹಾಗೂ 2 ಪವರ್ 31 ರಿಂದ 2 ಪವರ್ 31 ರ ವರೆಗಿನ ವ್ಯಾಲ್ಯೂವನ್ನು ಮಾತ್ರ ಸಂಗ್ರಹಿಸುತ್ತದೆ
ದೋಡ್ಡ ಸಂಖ್ಯೆಯನ್ನು ಸಂಗ್ರಹಿಸಲು ಜಾವಾ ಲಾಂಗ್ ಡಾಟಾ ಟೈಪ್ ಅನ್ನು ಒದಗಿಸುತ್ತದೆ
ಇದನ್ನು ನಾವು ದೊಡ್ಡ ವ್ಯಾಲ್ಯೂವನ್ನು ಸಂಗ್ರಹಿಸಲು ಬಳಸೋಣ
ಇಂಟ್ ಯನ್ನು ಲಾಂಗ್ ಗೆ ಬದಲಿಸಿ
ಸಂಖ್ಯೆಯ ಕೊನೆಯಲ್ಲಿ ದೊಡ್ಡ L ಅನ್ನು ಸೇರಿಸಿ
Ctrl S ಒತ್ತಿ ಸೇವ್ ಮಾಡಿ
ನೋಡಿ ಈಗ ಯಾವುದೇ ಎರರ್ ಗಳಿಲ್ಲ
ಇದನ್ನು Ctrl ಫ್11 ಒತ್ತುವುದರ ಮೂಲಕ ರನ್ ಮಾಡೋಣ
ಈಗ ವ್ಯಾಲ್ಯೂ ಪ್ರಿಂಟ್ ಆಗಿದೆ
ನೋಡಿ ದೊಡ್ಡ ಸಂಖ್ಯೆಗಳು ಲಾಂಗ್ ಎಂಬ ವೇರಿಯೇಬಲ್ ನಲ್ಲಿ ಸಂಗ್ರಹವಾಗುತ್ತವೆ
ಈಗ ನಾವು ಇಂಟ್ ಎಂಬ ವೇರಿಯೇಬಲ್ ನಲ್ಲಿ ಡೆಸಿಮಲ್ ಸಂಖ್ಯೆಯನ್ನು ಸಂಗ್ರಹಿಸೋಣ
ಲಾಂಗ್ ಅನ್ನು ಇಂಟ್ ಗೆ ಬದಲಾಯಿಸಿ ಹಾಗೂ ಸಂಖ್ಯೆಯನ್ನು 235 ಎಂದು ಬದಲಾಯಿಸಿ
ಈಗ ನಾವು ಎರರ್ ಅನ್ನು ನೋಡುತ್ತೇವೆ
ಏಕೆಂದರೆ ಇಂಟ್ ಎಂಬುದು ಕೇವಲ ಪೂರ್ಣಾಂಕವನ್ನು ಸಂಗ್ರಹಿಸುತ್ತದೆ
ದಶಮಾಂಶ ಸಂಖ್ಯೆಯನ್ನು ಸಂಗ್ರಹಿಸಲು ನಾವು ಫ್ಲೋಟ್ ಅನ್ನು ಉಪಯೋಗಿಸಬೇಕು
ಡಾಟಾ ಟೈಪ್ ಅನ್ನು ಫ್ಲೋಟ್ ಗೆ ಬದಲಿಸಿ
ಹಾಗೂ ವ್ಯಾಲ್ಯೂವಿನ ಕೊನೆಯಲ್ಲಿ f ಅನ್ನು ಸೇರಿಸಿ
ಸೇವ್ ಮಾಡಿ
ನಾವೀಗ ಇಲ್ಲಿ ಎರರ್ ಅನ್ನು ನೋಡುವುದಿಲ್ಲ
ಕಂಟ್ರೋಲ್ ಫ್11 ಒತ್ತುವುದರ ಮೂಲಕ ರನ್ ಮಾಡೋಣ
ನೋಡಿ ದಶಮಾಂಶ ಸಂಖ್ಯೆಯು ಸಂಗ್ರಹವಾಗಿದೆ ಹಾಗೂ ಪ್ರಿಂಟ್ ಆಗಿದೆ
ನಾವೀಗ ಡಿಸ್ಟೆನ್ಸ್ ಎಂಬ ವೇರಿಯೇಬಲ್ ನ ವ್ಯಾಲ್ಯೂವನ್ನು ಬದಲಾಯಿಸೋಣ
ಇಲ್ಲಿ ತೋರಿಸಿರುವಂತೆ ದಶಮಾಂಶ ಬಿಂದುವಿನ ನಂತರ ಹಲವು ಸಂಖ್ಯೆಗಳನ್ನು ಸೇರಿಸಿ
ಸೇವ್ ಮಾಡಿ ಹಾಗೂ ರನ್ ಮಾಡಿ
ನೋಡಿ ಔಟ್ಪುಟ್ ಎಂಬುದು ಸಂಗ್ರಹದಲ್ಲಿರುವುದಕ್ಕಿಂತ ಸ್ವಲ್ಪ ಭಿನ್ನವಾಗಿ ಇದೆ
ಏಕೆಂದರೆ ಚರ ಸಂಖ್ಯೆಯ ನಿಖರತೆಗೆ ಒಂದು ಮಿತಿಯಿದೆ
ಇದು ನಿಖರವಾಗಿ ಸಂಗ್ರಹವಾಗಿರದಿದ್ದಲ್ಲಿ ಅದರ ಹತ್ತಿರದ ಸಂಖ್ಯೆಯನ್ನು ಸೂಚಿಸುತ್ತದೆ
ಈಗ ನಾವು ವೇರಿಯೇಬಲ್ ಗೆ ಇರುವ ಹೆಸರಿನ ನಿಯಮಗಳ ಬಗ್ಗೆ ನೋಡೋಣ
ಹೆಸರಿಗೆ ಮುಂಚೆ 2 ಎಂಬ ಸಂಖ್ಯೆಯನ್ನು ಸೇರಿಸಿ
ನೋಡಿ ಇಲ್ಲಿ ಸಿಂಟಾಕ್ಸ್ ಎರ್ರರ್ ಕಾಣುತ್ತದೆ
ಏಕೆಂದರೆ ವೇರಿಯೇಬಲ್ ನ ಹೆಸರು ಯಾವಾಗಲೂ ಕೂಡಾ ಅಕ್ಷರಗಳಿಂದಲೇ ಶುರುವಾಗಬೇಕು
ಹಾಗೂ ಸಾಮಾನ್ಯವಾಗಿ ಅಂಡರ್ಸ್ಕೋರ್ ಎಂಬುದನ್ನು ವೇರಿಯೇಬಲ್ ನ ಹೆಸರಿನ ಶುರುವಿನಲ್ಲಿ ಉಪಯೋಗಿಸುವುದಿಲ್ಲ
ಈಗ ಸಂಖ್ಯೆಯನ್ನು ವೇರಿಯೇಬಲ್ ಹೆಸರಿನ ಕೊನೆಯಲ್ಲಿ ಸೇರಿಸೋಣ
ನೋಡಿ ಈಗ ಎರರ್ ಗಳಿಲ್ಲ
ವೇರಿಯೇಬಲ್ ನ ಹೆಸರಿನಲ್ಲಿ ಸಂಖ್ಯೆಗಳಿರಬಹುದು ಆದರೆ ಶುರುವಿನಲ್ಲಲ್ಲ
ಈಗ ಹೆಸರಿನ ಮಧ್ಯದಲ್ಲಿ ಅಂಡರ್ಸ್ಕೋರ್ ಅನ್ನು ಸೇರಿಸೋಣ
ನೋಡಿ ಈಗಲೂ ಯಾವುದೇ ಎರರ್ ಗಳಿಲ್ಲ
ಅಂದರೆ ಅಂಡರ್ಸ್ಕೋರ್ ಎಂಬುದುದನ್ನು ವೇರಿಯೇಬಲ್ ಹೆಸರಿನಲ್ಲಿ ಉಪಯೋಗಿಸಬಹುದು
ಆದರೆ ಬೇರಾವ ಚಿಹ್ನೆಗಳೂ ಕೂಡಾ ವೇರಿಯೇಬಲ್ ಹೆಸರಿನಲ್ಲಿ ಇದ್ದಲ್ಲಿ ಅದು ಸಿಂಟಾಕ್ಸ್ ಎರ್ರರ್ ಅಥವಾ ಇತರ ಎರ್ರರ್ ಗಳನ್ನು ತೋರಿಸುತ್ತದೆ
ಹೀಗೆ ನೀವು ಜಾವಾದಲ್ಲಿ ನ್ಯೂಮೆರಿಕಲ್ ಡಾಟಾ ವನ್ನು ಸಂಗ್ರಹಿಸುತ್ತೀರಿ
ಈಗ ನಾವು ಈ ಪಾಠದ ಕೊನೆಗೆ ಬಂದಿದ್ದೇವೆ
ಈ ಟ್ಯುಟೋರಿಯಲ್ ನಲ್ಲಿ ನಾವು ವಿವಿಧ ನ್ಯೂಮೆರಿಕಲ್ ಡೇಟಾಟೈಪ್ ಗಳ ಬಗ್ಗೆ ತಿಳಿದೆವು
ಹಾಗೂ ನ್ಯೂಮೆರಿಕಲ್ ಡಾಟಾ ಗಳನ್ನು ಹೇಗೆ ಸಂಗ್ರಹಿಸುವುದೆಂದೂ ತಿಳಿದೆವು
ಮತ್ತು ನಾವು ವೇರಿಯೇಬಲ್ ನ ಹೆಸರಿನಲ್ಲಿರುವ ನಿಯಮಗಳನ್ನೂ ತಿಳಿದುಕೊಂಡೆವು
ಈ ಟ್ಯುಟೋರಿಯಲ್ ನ ಅಭ್ಯಾಸಕ್ಕಾಗಿ ಬೇರೆ ನ್ಯೂಮೆರಿಕಲ್ ಡಾಟಾ ಟೈಪ್ ಗಳ ಬಗ್ಗೆ ಓದಿ
ಅವುಗಳು ಇಂಟ್ ಹಾಗೂ ಫ್ಲೋಟ್ ಗಿಂತ ಹೇಗೆ ವಿಭಿನ್ನವಾಗಿದೆ ಎಂಬುದನ್ನು ನೋಡಿ
ಜಾವಾ ಟ್ಯುಟೋರಿಯಲ್ ಗಳು ಈ ಕೆಳಗಿನ ಲಿಂಕ್ ನಲ್ಲಿ ಲಭ್ಯವಿದೆ
ಈ ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ನ ಬಗ್ಗೆ ಹೆಚ್ಚು ತಿಳಿಯಲು ದಯವಿಟ್ಟು spoken tutorialorgWhat is a Spoken Tutorial ಎಂಬ ಲಿಂಕ್ ನಲ್ಲಿ ಸಿಗುವ ವೀಡಿಯೋ ವನ್ನು ನೋಡಿ
ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ನ ಸಾರಾಂಶವನ್ನು ಹೇಳುತ್ತದೆ
ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ವಿಡ್ಥ್ ಇಲ್ಲವಾದಲ್ಲಿ ನೀವಿದನ್ನು ಡೌನ್ಲೋಡ್ ಮಾಡಿ ಕೂಡಾ ನೋಡಬಹುದು
ಈ ಪಾಠವನ್ನಾಧಾರಿಸಿ ಸ್ಪೋಕನ್ ಟ್ಯುಟೊರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ
ಯಾರು ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ
ಹೆಚ್ಚಿನ ಮಾಹಿತಿಗಾಗಿ contactspoken tutorialorg ಈ ಈ ಮೇಲ್ ಮೂಲಕ ಸಂಪರ್ಕಿಸಿ
ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ಟಾಲ್ಕ್ ಟಿಒ a ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಲಿಂಕ್ ಅನ್ನು ನೋಡಿ
ಈ ಪಾಠದ ಅನುವಾದಕ ಮತ್ತು ಪ್ರವಾಚಕ ಐ
ಟಿ ಬಾಂಬೆ ಯಿಂದ ವಾಸುದೇವ
ಧನ್ಯವಾದಗಳು